ಜಿಮ್ ಅದ್ ಕಂಪನಿ ಐತಿ ಎಲ್ಲಾರು ಇದಾರು ಕುರ್ಚಿಗೊಳ್ ಇದಾವು ಲೈಟ್ ಹತೇತಿ ಚೇರ್ ಬಿ ಐತಿ.

ಬಿಲ್ಡಿಂಗ್ ಗಳು ಮೂರ್ ನಾಕ್ ಇದವು ಮ್ಯಾಲ ಕೇಬಲ್ ವೈರ್ ಯೇತಿ ತೆಳಗ ಚಂದ್ ಗಿಡಗೋಲ್ ಇದಾವು ಸ್ಕೂಟಿ ನಿತೇತಿ.

ಯಾವದೋ ಒಂದು ಕಂಪನಿ ಐತಿ ದಾಂಡ್ಗಿಜಿ ದಾಂಡಗಿ ಕಂಪನಿ ದಾಂಡಿಗ ಯಾರ್ಡ್ ಪಟ್ ಪಟೇ ನೀತಿದವು.

ನೀಲಗಿರಿ ಗಿಡಗಳು ಅದಾವು ಗಾರ್ಡನ್ ಗಟ್ಲೆ ಐತಿ ಹಳಿ ಮಣಿಗೋಲ್ ಇದಾವು.

ರೋಡ್ ದಂಡೆ ಗಿಡಗುಳ್ ಐತಿ ಗಿಡಗುಳ್ ದಂಡೆ ಚಂದ್ ಕೊಂಬ್ ಏತಿ .

ಕಂಪನಿ ಒಂದ್ ಅಯ್ತೆ. ಆ ಕಂಪನಿ ಇಂಟೀರಿಯರ್ ಡಿಸೈನ್ ಚೆಂದಯ್ತೆ. ಮುಂದ ಚಾಲೂ ಮಾಟ್ ಹಾಸಿದ್ದಾರೆ.